ಸೊ ಪ್ರಾರ್ಥನಾ ಮಂದಿರಕ್ಕೆ ನಾವು ಪ್ರಾರ್ಥನೆ ಮಾಡೋದಕ್ಕೆ ಹೋಗ್ತಿವಿ. ಎದಕ್ಕೆ ಅಂತಂದ್ರೆ ಮನಶುದ್ಧಿ ಮಾಡ್ಕೋಳಕ್ಕೆ ಮನಶಾಂತಿಗೋಸ್ಕರ ನಾವು ಅಲ್ಲಿಗೆ ಹೋಗ್ತಿವಿ. ತುಂಬಾ ಚೆನ್ನಾಗಿ ಕಾಣಸ್ತಾಯಿದೆ ಕೂಡ ಇದು ಹೊರಗಿನಿಂದಾನೇ. ತುಂಬಾ ಲೈಟಿಂಗ್ಸೆ ಲ್ಲಾ ಯೂಸ್ ಮಾಡಿದಾರೆ. ಸೊ ನೈಟ್ ಟೈಮ ಲ್ಲಿ ಕೂಡ ನಾವು ಪ್ರಾರ್ಥನೆಗೆ ಹೊಗ್ಬೋದು.

ಎ.ಸಿ ಅಂತಂದ್ರೆ ಆಲ್ಟರ್ನೆಟ್ ಕರೆಂಟ್ ಅಂತ ಹೇಳ್ಬಿಟ್ಟು ಅಂದ್ರೆ ತುಂಬಾ ಏರ್ ಫ್ರೆಶ್ ಗಾಳಿ ಬರುತ್ತೆ ತುಂಬಾ ಕೂಲಾ ಗಿರೋ ಗಾಳಿ ಬರುತ್ತೆ ಸೊ ಈ ದೊಡ್ಡ ಬಿಲ್ಡಿಂಗ್ ಕೂಡ ತುಂಬಾ ಚೆನ್ನಾಗಿ --

ಎಲ್ಲದನ್ನು ಸಹ ಒಂದು ಕಡೆ ಪಾರ್ಕಿಂಗ್ ಪಾರ್ಕಿಂಗ್ ಮಾಡಿದಾರೆ ಸೊ ಅದೇ ತರಹನೇ ಆ ಬಿಲ್ಡಿಂಗ್ ಹೊರಗಡೆ ನೋಡೋಕೆ ತುಂಬಾ --

ಸೊ ಇಲ್ಲೊಂದು ಮನೆ ಮುಂದೆ ಒಂದಿಷ್ಟು ಪ್ಲಾಂಟ್ಸ್ ಕಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಈ ಡಿಫರೆಂಟ್ ಡಿಫ್ಫೆರೆಂಟ್ ಆಗಿರೋ ಪ್ಲಾಂಟ್ಸ್ ಎಲ್ಲ ಬೆಳಸಿದಾರೆ ಸೊ ಅಂದ್ರೆ ಮನೆಯ ಅಟ್ರಾಕ್ಷನ್ ಗೋಸ್ಕರ ಮನೆಯ ಡೆಕೋರಟ್ ಮಾಡೊದಕೋಸ್ಕರ ಇತರ ಎಲ್ಲ ಯೂಸ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಕಾಣಸ್ತಾಯಿದೆ ಸೊ ಹಾಗೆ ಇಲ್ಲಿ ಒಂದು ಬೈಕ್ ಕೂಡ ಸಹ ನಿಲ್ಸಿದಾರೆ.

ಹಾ ಅದೇ ತರಹ ಇಲ್ಲಿ ಲಾಡ್ಜ್ ಗೆ ಬಂದಿರ್ರೊದು ಇಲ್ಲಿ ಕಾರ್ ಸಹ ಇಲ್ಲಿ ಪಾರ್ಕ್ ಹಾಕಿದಾರೆ ಇಲ್ಲಿ ಒಂದ್ಇಷ್ಟು ಜನ ಓಡಾಡ್ತಿದಾರೆ ಸಹ ಅಲ್ಲೊಂದಿಷ್ಟು ಜನ ಪರ್ಚೆಸ್ ಸಹ ಕೂಡ ಮಾಡ್ತಿದಾರೆ ಇಲ್ಲಿ ಕೆಳಗಡೆ ಗ್ರೌಂಡ್ ಒಂದು ಇದೆ.

ಸೊ ಅಲ್ಲಿಗೆ ಹೋಗಬೇಕಾಗಿರೋ ಅಂತಹ ಎಲ್ಲ ಪರ್ಸನ್ಸ್ನ ವೆಹಿಕಲ್ಸ್ಗಳನ್ನ ಸಹ ಇಲ್ಲಿ ಪಾರ್ಕ್ ಮಾಡಿದ್ದಾರೆ ಸ್ಕೂಟಿ ಬೈಕ್ ಕಾರ್ ಎಲ್ಲಾನು ಸಹ ಇಲ್ಲಿ ಪಾರ್ಕ್ ಮಾಡಿದ್ದಾರೆ ಸೊ ಇದು ಹೊರಗಡೆಯಿಂದ ಈ ಮನೆ ಎಷ್ಟು ತುಂಬಾ ಚೆನ್ನಾಗಿ ಕಾಣಸ್ತಾಯಿದೆ ಅಂದ್ರೆ ಒಳಗಡೆ ಇನ್ನು ಚೆನ್ನಾಗಿ ಕಾಣಸ್ತಾಯಿರುತ್ತೆ ಇದು ದೊಡ್ಡ ಬಿಲ್ಡಿಂಗ್ ---

ಫ್ರೆಂಡ್ಸ್ ನಾವಿಲ್ಲಿ ನೋಡಬಹುದು ಇದು ಒಂದು ದೊಡ್ಡ ಅಪಾರ್ಟ್ಮೆಂಟ್ ಆಗಿದೆ ಅಂದ್ರೆ ಹೊಸದಾಗಿ ಕಟ್ಟಿರೋಅಂತಹ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಆಗಿದೆ ಸೊ ಈ ಅಪಾರ್ಟ್ಮೆಂಟ್ ನ ಗ್ರಹ ಪ್ರವೇಶ ಕ್ಕೆ--

ಫ್ರೆಂಡ್ಸ್ ನಾವು ಇಲ್ಲಿ ನೋಡ್ತಾ ಇದ್ದಾಗೆನೆ ಹೇಳಬಹುದು ಇಲ್ಲಿ ಮೌಂಟನ್ ಕ್ಲೈಂಬಿಂಗ್ ಮಾಡೋವ್ರಿಗೆ ಹೆಚ್ಚಾಗಿ ಹೆಲ್ಪ್ ಆಗುತ್ತೆ ಈ ರೀತಿ ಮಾಡೋದು ಈ ತರಹ ಜೇಡರ ಬಲೇ ಈ ಬಲೇ ಮೂಲಕ ಹೆಂಗಂತದ್ರೆ ಕ್ಲೈಂಬಿಂಗ್ ಮಾಡ್ಕೊಂತ ಹೋಗ್ಬೇಕ್ ಕೈಗೆ ಒಂದಿಷ್ಟು ಸಾಕ್ಸ್ ಹಾಕ್ಕೊಂಡು --

ಸೊ ಒಳಗಡೆ ಸಹ ನಮಗೆ ಎಲ್ಲ ಫ್ಯಾಸಿಲಿಟೀಸ್ ಸಹ ಸಿಗುತ್ತೆ. ಅಂದ್ರೆ ಒಳಗಡೆ ಎಲ್ಲ ರೂಮ್ ಫೆಸಿಲಿಟೀಸ್ ಆಗಿರ್ಬಹುದು ವಾಟರ್ ಫೆಸಿಲಿಟೀಸ್ ಆಗಿರ್ಬಹುದು ಊಟದ ಫೆಸಿಲಿಟಿಸ್ ಆಗಿರ್ಬಹುದು ಎಲ್ಲ ಕೂಡ ತುಂಬಾ ಚೆನ್ನಗಿ ಸಿಗುತ್ತೆ ಅಂತ ಅನ್ಸುತ್ತೆ. ಹೊರಗಡೆ ಇಂದಾನೆ ತುಂಬಾ ಚೆನ್ನಾಗಿ ಕಾಣಸ್ತಾಯಿದೆ.

ಸೊ ಇದ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಕಾಮನ್ ಆಗಿ ಏನ್ಮಾಡ್ತಾರೆ ಸ್ವಿಮ್ ಮಾಡ್ತಾರೆ ಸೊ ಇದ ಸ್ವಿಮ್ ಮಾಡಾಕ್ ಯೂಸ್ ಮಾಡ್ತಾರ್ ಸೊ ಈ ಹೋಟೆಲ್ ಅಕ್ಕ ಪಕ್ಕ ಏನ್ಮಾಡಿದಾರೆ ಸ್ವಲ್ಪ ಡೆಕೋರೇಷನ್ಗೆ ಅಂದ್ರೆ ಅಟ್ರಾಕ್ಷನ್ ಗೆ ಟೂರಿಸ್ಟ್ ಗಳಿಗಾಗಲಿ ಯಾರಿಗೆಯಾಗಲಿ ಜನರಿಗೆ ಜನರಿಗೆ ಅಟ್ರಾಕ್ಷನ್ ಆಗಲಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದಾರೆ ಔಟಿಂಗ್ ಹೊರಗಡೆ ಎಲ್ಲ.